ಇದು ರೈಲ್ವೆ ಸ್ಟೇಷನ್ ಕಂಡಂಗ್ ಕಾಣುತ್ತೆ ಗುಲರ್ಬ ಸ್ಟೇಷನ್ ಅರೆ ಇಲ್ಲ ಸ್ಟೇಷನ್ ಕಾಣುತ್ತದ.

ಮಂದಾರ ಶಾಲಿ ಗಿಲಿ ಚಾಲು ಐತ್ ಅಂದ್ರ ನಾ ಅರ್‌ ನಮ್ಮ ಮಮ್ಮಿ ಗ ಕರ್ಕೊಂಡ್ ಹೋಗೆಸಿ ಬುಕ್ ಸ್ಟಾಲ್ ದಗ್ ಹೋಗಿ ಎಲ್ಲ ಎಲ್ಲ ನಮ ಆಹ್ಹ್ ಏರಿಯಾದ ಬುಕ್ಸ್ ಕಾಪಿ ಪೆನ್ನ ಮತ್ತ --

ಕಾಂತದ ಅದ್ರ್ ಯಾವಾಗಾದ್ರೂ ಒನ್ದ ಶಾಲ್ಯಾಗ ಮಾಸ್ತರ್ಗ ತೋರ್ಸಿ ಇದು ಆಂಧ್ರದಾಗ ವಿಧಾನಸಭಾ ವಿಧಾನಸಭಾ ನೋಡಲಿಕೆ ಇದ್ದಹಾಂಗೆ ಅದ ಅಂತ ಆದ್ರ ಯಾವಾಗ ನೋಡ್ತಿನಿ ಗೊತ್ತಿಲ ಬಟ್ ಇದು ವೈಟ್ ಕಲರ್ ಅದ ಮುಂದ್ ಗೆರಿ ಗಿರಿ ಹಾಕ್ಯಾರ ಯಾರು ಒಳಗ್ ಹೋಗಬಾರದು ಬರಬಾರ್ದು ಅಂತ ಹೇಳಿ ಆದರನು --

ಬಾಶನ್ಮೇಲೆ ಡಸ್ಟ್ ಅದೇ ಮತ್ದ್ ಅದನ್ನು ಲೈಟಿಂಗ್ಸ್ ಅನ್ ಮತ್ ದೀಪಹಚ್ದಹಾಗೆ ಕಾಣ್ತಾರ ದೀಪಹಚ್ಚಿಸಿ ಮತ್ತ ಅವ್ರ ಗೆಸ್ಟ್ಗ ಳನ್ನೂ ಇಕಡೆ ಕೆಳಗ ಇಳಿಲತಾರ ಒಬ್ರು --

ಇದರ ಖರನ್ ಗುಡ್ಡ ಕಾಣತ್ತದ ಗುಡ್ಡದ ಮ್ಯಾಲ ಬಾಜು ಎಲ್ಲ ಗಿಡಗಳು ಅವು ಇವು ಕಂಟಿ ಗಿಂಟಿ ಅವ ನೋಡಕರ ಗುಡ್ಡ ಕಾಣಸ್ತದ ಹಂಗ ಅಲ್ಲಿ ಅಲ್ಲಿ ಬೆಳ್ಳಗ ಬೆಳ್ಳಗ ಕಾಣತ್ತದ ಮ್ಯಾಲ ಮುಗಲ್ಬಿ ಕಾಣತ್ತದ ಮುಗಿಲ್ ಏನ್ರ ಹತ್ತದಂಗ್ ಕಾಣತ್ತದ.

ನಂದಿನಿ ಮಿಲ್ಕ್ ಇದು ಗುಲ್ಬರ್ಗದ ಕೆ ಎಮ್ ಎಫ್ ಡೈರಿ ಅದ --

ಇದು ಯಾವುದೊ ಫ್ಯಾಕ್ಟರಿ ಕಾಣ್ತದ ದೊಡ್ಡ್ ದೊಡ್ಡ್ ಮಷೀನ್ಸ್ ಸಮೇತ ಇದೆಲ್ಲ ನಮ್ ಗುಲ್ಬರ್ಗ ಗುಣ --